ಈ ಜಿಮ್ ನಲ್ಲಿ ಹಲವಾರು ಮೆಟೀರಿಯಲ್ ಉಂಟು ಅದರದ್ದೇ ಆದ ಮಷಿನ್ ಗಳಿವೆ.

ಇದು ಕ್ರೈಸ್ತ ಧರ್ಮದ ಚರ್ಚ್ ಆಗಿದ್ದು ಇಲ್ಲಿ ಜನರು ತನ್ನ ಯೇಸುವಿನನ್ನು ಪ್ರಾರ್ಥನೆ ಮಾಡ್ಲಿಕ್ಕೆ ಬರುತ್ತಾರೆ.

ಯೇಸುವಿನ ಬಳಿ ಬರುತ್ತಾರೆ. ಇದು ಚರ್ಚ್ ಆಗಿದ್ದು ಇದು ಕ್ರೈಸ್ತ ಧರ್ಮಕ್ಕೆ ಸಂಬಂದಿಸಿದ ದೇವರು ಇಲ್ಲಿ ಫಾದರ್ಸ್ ಗಳು ಸಹ ಇರುತ್ತಾರೆ --

ಈ ದೃಶ್ಯದಲ್ಲಿ ಆಕ್ಸಿಸ್ ಬ್ಯಾಂಕ್ ಅಂತ ಉಂಟು ಇಲ್ಲಿ ಜನರು ಬ್ಯಾಂಕ್ ಖಾತೆಯನ್ನು ತೆರೆಯಲು ಬರುತ್ತಾರೆ ತಮ್ಮ ದಿನ ನಿತ್ಯದ --

ಅದೇ ನೋಡ್ಲಿಕ್ಕೆ ಸುಂದರವಾಗಿದೆ ಇದು ಜನರು ತಮ್ಮ ಸುರಕ್ಷೆಗಾಗಿ ಮಾಡಿರುತ್ತಾರೆ --

ಜಿಮ್ ಮಾಡಿದ್ದಾನೆ ಅನ್ಸುತ್ತೆ ಬಟ್ ಆದ್ರೆ ಫೋಟೋ ತೆಗೆಯುವ ದ್ರಶ್ಯ ಇದಾಗಿದೆ.

ಬುದ್ಧನೆಂದರೆ ನಮಗೆ ಜ್ಞಾನ ಅರಿವು ನಂಬಿಕೆ ಎಂದು ಕಂಡು ಬರುತ್ತದೆ.

ಈ ಚಿತ್ರದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲೆಂದು ಅವರು ಮಡಿದಿದ್ದರು.

ತೀ ಶಿಲಾಕಾರಿಯಾಗಿ ರೂಪಗೊಂಡಿದೆ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕದು ಸಹ.

ಇದು ಮದುವೆ ಸಮಾರಂಭದಲ್ಲಿ ಬಳಸುವ ಅಲಂಕಾರವಾಗಿದೆ ಇಲ್ಲಿ ಇಬ್ಬರು.

ಕಷ್ಟಗಳನ್ನು ಇನ್ನಿತರ ಸಮಸ್ಯೆಗಳನ್ನು ಹೇಳಿ ಕೊಳ್ಳಲು ಇಲ್ಲಿ ಬರಬಹುದು ಯಾರು ಬೇಕಾದರೂ ಮಹಿಳೆ ಪುರುಷ ಯಾರು ಬೇಕಾದರೂ --

ಈ ಚಿತ್ರದಲ್ಲಿ ದೊಡ್ಡ ಹಡಗು ಕಂಡು ಬರುತ್ತಿದ್ದು ಇದು ಯಾವುದೇ ಕೆಲಸದಲ್ಲಿ ತೊಡಗಿದೆ ಎಂದು --

ಅಕ್ಷರದಿಂದ ಬರೆದಿದೆ ಇದು ನದಿಯ ದಂಡೆಯ ಮೇಲಿದ್ದು --

ರಸಭರಿತವಾಗಿ ಜ್ಯೂಸು ಸಹ ಮಾಡಬಹುದು ಇದರ ಪಕ್ಕದಲ್ಲಿ ಹರಸಿನ --

ಜಾರುಬಂಡಿ ಇನ್ನಿತರ ತಿರುಗಾಡುವ ಬಂಡಿ ಎಲ್ಲವು ಸಹ ಈ ದೃಶ್ಯದಲ್ಲಿ ಕಂಡು ಬರುತ್ತಿದ್ದು --

ಅದು ಸಹ ನೋಡಲು ಜಾಸ್ತಿ ಅಂದಮಯವಾಗಿ ಕಾಣುತ್ತಿದೆ.

ಇದು ಮುಸ್ಲಿಂ ಧರ್ಮದ ಮಸೀದಿಯಾಗಿದೆ ಇಲ್ಲಿ ಮುಸ್ಲಿಂ ಬಾಂಧವರು ಬಂದು ಅಲ್ಲಿ ಅವರ ಧರ್ಮದ --

ಹ ಶಾಲೆ ಜಾಸ್ತಿ ಹಳೆಯ ಕಾಲದ ವರ್ಷದ ಶಾಲೆ ಅನಿಸುತ್ತೆ ಏಕೆಂದರೆ --

ಇದು ಕರ್ನಾಟಕ ಬ್ಯಾಂಕ್ ಆದದ್ದು ಜನರು ತಮ್ಮ ಖಾತೆಯನ್ನು ತೆರೆಯಲು ಇಲ್ಲಿ ಬರುತ್ತಾರೆ ಯಾವುದೇ ರಿ --